ಈವಾಗ ಪ್ಯಾಸೆಂಜರ್ ಆಟೋ ಅಂದ್ರೆ ನಮಗೆ ಅನುಕೂಲ ಯಾಕಂದ್ರೆ ಕೆಲವ್ ಟೈಮೆಲ್ಲಿ ಬಸ್ ಸಿಕ್ಲಿಲ್ಲ ಅಂದಾಗ ಆಟೋಗಳಿಗೆ ಹೇಳಿದ್ರೆ ಅವ್ರು ಮನೆ ಹತ್ರ ಬಂದಿ ಒಂದು ಹೆರಿಗೆ ನೋವು ಆದಾಗೆಲ್ಲ ಅವ್ರು ಕರ್ಕೊಂಡ್ ಹೋಗ್ತಾರೆ.

ನಮ್ ಹಳ್ಳಿಲಿ ಬೀದ್ ಬೀದಿಗೆ ಸಾರ್ಕಂಡೇ ತಮಟೆ ಹೊಡ್ಕೊಂಡೇ ನಾವುಆಹ್ಹ್ ಮಾವಿನ್ ತೋರಣ ಎಲ್ಲಾ ಕಟ್ಕೊಂಡು ಇದು ಬಾಗಿಲುಗಳಿಗೆ ಅವ್ ಹೂವಿನ್ ಹಾರ ರೀತಿ ಇದು ಸೇಮಂತಿಗೆ-

ಆವಾಗ ಒಳ್ಳೆ ನಾಡ್ ಗೊಬ್ಬರದಲ್ಲೇ ಹಣ್ಣ್ ಬೆಳೀತಿದ್ರು ಈಗ ಮನೆತಾವೆ ತಿಪ್ಪೆ ಗೊಬ್ಬರದಿಂದ ಬೆಳೀತಿದ್ರು ಇವತ್ ಎಲ್ಲಾ ಬರೇ ಒಳ್ಳೆ ಔಷಧಿಗಳು ಸಿಂಪಡಿಸ್ಬಿಟ್ಟು ಬೆಳೀತಾರೆ ಅವು ಹಣ್ಣ್ ತಿಂದ್ರೆ ಏನು ಪ್ರಯೋಜನ ಆಗಲ್ಲ.

ಅನಾಥರು ಮಕ್ಕಳುಗಳು ಸುಮಾರ್ ಜನ ಇರ್ತರೆ ಈವಾಗ ಎಷ್ಟೋ ಜನಕ್ಕೆ ಹೊಟ್ಟೆಗೆ ಊಟ ಇರಲ್ಲ ಆಹ್ಹ್ ಕೆಲವ್ರು ಮನೆ ಇದು ಒಂದು ಊಟ ಕೇಳಿದ್ರು ಕೊಡೋ ಅಂಥಾದಕ್ಕಿಲ್ಲ ಅಂಥ ಮಕ್ಕಳುಗಳಿಗೆಲ್ಲ ಒಂದು ಬಟ್ಟೆ ಓದೋ ಬುಕ್ ಪೆನ್ನು ಊಟ ತಿಂಡಿ ಎಲ್ಲಾ ಕೊಟ್ರೆ ಒಂದ್ ಅನುಕೂಲ ಆಯ್ತದೆ.

ಈವಾಗ ನಾವು ಕಾಂಪ್ಲೆಸ್ಗಳಿಗೆ ಹೋದ್ರೆ ಬಟ್ಟೆ ಅಂಗಡಿಗಳಿಗೆ ಹೋದ್ರೆ ಅಲ್ ಎಲ್ಲಾ ದುಬಾರಿಗಳಾಗಿರ್ತದೆ. ನಾವು ಎಲ್ಲಾ ಈ ಮಾರ್ಕೆಟ್ಗಳಲ್ಲೇ ಮತ್ತೆ ಮೊದ್ಲು ಸಣ್ಣ್ ಸಣ್ಣ್ ಅಂಗಡಿಗಳಲ್ಲಿ ಹೋಗಿ ಬಟ್ಟೆಗಳು ಖರೀದಿ ಮಾಡ್ತಿದ್ವಿ.

ಕುದುರೆ ರೀತಿ ತಿರ್ಗೋ ಅಂಥವ್ ಇರ್ತವೆ ಆಮೇಲೆ ಗಾಳಿ ಗಿರಿಕೆ ಇರ್ತವೆ ಆ ಟ್ರಾಲಿಗಳ ಹಂಗೆ ಬಸ್ ರೀತಿ ಇರ್ತದೆ ಸುತ್ತ ರೌಂಡ್ ಹೊಡೀತದೆ ಅದ್ ಒಂಥರಾ ನೋಡೋಕ್ ಚೆನ್ನಾಗಿರ್ತದೆ.

ನಾವು ಚರ್ಚ್ ಒಳ್ಗಡೆಗೆ ಹೋಗಿದ್ದಿವಿ ಅದು ಗು ಗುಹೇಂಗ್ ಇದೆ ಅವು ಒಳ್ಗಡೆ ಇಲ್ಲಿ ಕಾಸ್ ಹಾಕ್ದರೆ ಯೇಸು ಕ್ರಿಸ್ತನ ಹತ್ರನೇ ಕಾಲ್ ಹತ್ರಕ್ಕೆ ಹೋಗ್ ಬೀಳ್ತಾದೆ ಆ ರೀತಿ ಸೆಟ್ಟಿಂಗ್ ಮಾಡವ್ರೆ.